ಈ ಚಿತ್ರದಲ್ಲಿ ಕೆ_ ಎಸ್_ಆರ್_ಟಿ_ ಸಿ ಗೆ ಸೇರಿದ ಒಂದು ಬಸ್ಅ ನ್ನು ನೋಡುತ್ತಿದ್ದೇವೆ ಎಕ್ಸ್ಪ್ರೆಸ್ ಅಂತ ಬರೆದಿದೆ.

ಇದು ಟಾಟಾ ಕಂಪನಿಗೆ ಸೇರಿದ ಒಂದು ಬಸ್ಸು ಹಿಂದಗಡೆ ಬಸ್ಟಾಂಡ್ ಕನ್ಸ್ಟ್ರಕ್ಷನ್ ಇಂದ ನಡಿತಾ ಇದೆ ಅನ್ಸುತ್ತೆ ಜಲ್ಲಿ ಮರಳ ರಾಶಿ ನೋಡ್ತಾ ಇದ್ದೀವಿ.

ಮುಂದೆ ರೇಡಿಯಮ್ ಸ್ಟಿಕರ್ ಅಲ್ಲಿ ಓವರ್ ಆಗಿ ಡೆಕೋರೇಷನ್ ಮಾಡಿದರೆ ಕಲರ್ ಕಲರ್ ಆಗಿ --

ಆಹ್ ಬುದ್ಧನ ಸ್ಟ್ಯಾಚು ಗೋಲ್ಡ್ ಕಲರ್ ಅಲ್ಲಿ ಇದೆ ಹಾಗು ಕಪ್ಪು ಬಟ್ಟಲು ಹಿಡಿದಿದೆ ಮುಂದೆ ಒಂದು ಕಾಣಿಕೆ ಹಾಕಲಿಕ್ಕೆ ಒಂದು ಡಬ್ಬಿ --

ಇಲ್ಲಿ ದೇವಸ್ಥಾನದ ಬಾಗಿಲಿನಲ್ಲಿ ವೆಲ್ಕಮ್ ಮಾಡಲು ಸಿಂಹದ ಚಿತ್ರವನ್ನು ಗೆದ್ದಲಾಗಿದೆ ಮತ್ತು ಇಲ್ಲಿ ಹಲವಾರು ಕೆತ್ತನೆ ಮಾಡಲಾಗಿದೆ ತುಂಬಾ ಸುಂದರವಾಗಿದೆ.ಕಾಣುತ್ತಿದೆ.

ಈ ಚಿತ್ರದಲ್ಲಿ ನಾವು ಒಂದು ರಥವನ್ನು ನೋಡುತ್ತಿದ್ದೇವೆ. ಈ ರಥವು ತುಂಬಾ ಸುಂದರವಾಗಿ ಕಾಣುತ್ತಿದೆ.

ಇಲ್ಲಿ ನಾವು ಒಂದು ಮೃಗಾಲಯವನ್ನು ನೋಡುತ್ತಿದ್ದು ಮೃಗಾಲಯದಲ್ಲಿನ ಹುಲಿಯಂದರ ಚಿತ್ರವನ್ನು ನಾವು ಕಾಣುತ್ತಿದ್ದೇವೆ.